ದೊಡ್ಡದಾದ ಎತ್ತರವಾದ ಇದ್ದು ನೋಡಲು ತುಂಬಾ ಚೆನ್ನಾಗಿದೆ ಎತ್ತರವಾದ ಕೂಡಿದೆ ನೋಡಲು ತುಂಬಾ ಚೆನ್ನಾಗಿ ಕಾಣಿಸುತ್ತಿರುವ ಇದೆ ತುಂಬಾ ಸ್ಪೆಷಲ್ ಆಗಿದೆ .

ದೊಡ್ಡದಾದ ಯೇತರದವದ ಪಾರದ ವಾಗಿದೆ ಗಿಡ ಮರಗಳಿಂದ ಕೂಡಿದ್ದು ನೋಡಲು ತುಂಬಾ ಚೆನ್ನಾಗಿದ್ದು ಪಾರದ ದಿಂದ ಕೂಡಿದೆ ನೋಡಲು ತುಂಬಾ ಚೆನ್ನಾಗಿ ಕಾಣಿಸುತ್ತಿರುವ ಇದೆ ತುಂಬಾ ಎತ್ತರವಾಗಿ --

ತುಂಬಾ ದೊಡ್ಡದಾದ ಏತರದ್ ಕಟ್ಟಡದಲ್ಲಿ ರೂಪದಲ್ಲಿ ಇದು ಸುತ್ತ ಮುಟ್ಟಲು ಗಿಡ ಮರಗಳಿಂದ ಕೂಡಿದ್ದು ಸುತ್ತಲೂ ಕಾರ್ನೋ ಗಳಿಂದ ಕೂಡಿದ್ದುನೋ ಡಲು ತುಂಬಾ ಚೆನ್ನಾಗಿ ಕಾಣಿಸುತ್ತಿದೆ. ನೋಡಲು ತುಂಬಾ ಚೆನ್ನಾಗಿ --

ಎತ್ತರವಾದ ಕಟ್ಟಡವಾಗಿದೆ. ಕನ್ನಡ ಕೋಲುಗಳಿಂದ ಕೂಡಿದ್ದು ನೋಡಲು ತುಂಬಾ ಚೆನ್ನಾಗಿತ್ತುಈ ಕೋಲುಗಳಿಂದ ಕೂಡಿದ ಅರ್ಥ ವ್ಯರ್ಥವಾದ ಕಟ್ಟಡವು ಕೂಡ ಇದ್ದು ನೋಡಲು ತುಂಬಾ ಚೆನ್ನಾಗಿ ಕಾಣುತ್ತಿರುವ ಅದು ತಡವಾಗಿ ಕಣೋ--